ಎಲ್ಲರಿಗೂ ನಮಸ್ಕಾರ
ಕ್ಟರ್ಟಲ್ ನಲ್ಲಿ ಗ್ರಾಮರ್ ಒಎಫ್ ಟರ್ಟಲ್ಸ್ಕ್ರಿಪ್ಟ್ ನ ಈ ಟ್ಯುಟೋರಿಯಲ್ ಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನಾವು ಟರ್ಟಲ್ ಸ್ಕ್ರಿಪ್ಟ್ ಟರ್ಟಲ್ ಸ್ಕ್ರಿಪ್ಟ್ ನ ವ್ಯಾಕರಣ ಮತ್ತು if ಎಲ್ಸೆ ನಿಬಂಧನೆಯನ್ನು ಕಲಿಯಲಿದ್ದೇವೆ
ಈ ಟ್ಯುಟೋರಿಯಲ್ ಅನ್ನು ತಯಾರಿಸಲು ನಾನು ಉಬಂಟು ಲಿನಕ್ಸ್ ಒಎಸ್ ನ 1204 ನೇ ಆವೃತ್ತಿಯನ್ನು ಮತ್ತು ಕ್ಟರ್ಟಲ್ 081 ಬೀಟಾ ಎಂಬ ಆವೃತ್ತಿಯನ್ನು ಉಪಯೋಗಿಸುತ್ತಿದ್ದೇನೆ
ನಿಮಗೆ Kturtleನ ಪ್ರಾಥಮಿಕ ಮಾಹಿತಿ ಇದೆಯೆಂದು ನಾವು ಅಂದುಕೊಂಡಿದ್ದೇವೆ
ಅದಿಲ್ಲವಾದರೆ ಅದಕ್ಕೆ ಸಂಬಂಧಿಸಿದ ಟುಟೋರಿಯಲ್ ಗಳಿಗಾಗಿ ದಯವಿಟ್ಟು ನಮ್ಮ ಜಾಲಪುಟವನ್ನು httpspoken tutorialorg ನೋಡಿ
ಒಂದು ಹೊಸ KTurtleನ ಅಪ್ಲಿಕೇಷನ್ ತೆರೆಯೋಣ
ದಶ್ ಹೋಮ್ ನ ಮೇಲೆ ಕ್ಲಿಕ್ ಮಾಡೋಣ
ಸರ್ಚ್ ಬಾರ್ ನಲ್ಲಿ ಕ್ಟರ್ಟಲ್ ಎಂದು ಟೈಪ್ ಮಾಡೋಣ
ಕ್ಟರ್ಟಲ್ ಇಕಾನ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡೋಣ
ನಾವು ಟರ್ಮಿನಲ್ ಅನ್ನು ಬಳಸಿಯೂ ಕೂಡ ಕ್ಟರ್ಟಲ್ ಅನ್ನು ತೆರೆಯಬಹುದು
ಟರ್ಮಿನಲ್ ಅನ್ನು ತೆರೆಯಲು CTRLALTT ಅನ್ನು ಒಟ್ಟಿಗೆ ಒತ್ತಿ
ಕ್ಟರ್ಟಲ್ ಅಪ್ಲಿಕೇಶನ್ ಅನ್ನು ತೆರೆಯಲು ಕ್ಟರ್ಟಲ್ ಅಂತ ಟೈಪ್ ಮಾಡಿ enter ಬಟನ್ ಅನ್ನು ಒತ್ತೋಣ
ಮೊದಲು ಟರ್ಟಲ್ಸ್ಕ್ರಿಪ್ಟ್ ಅನ್ನು ನೋಡೋಣ
ಟರ್ಟಲ್ಸ್ಕ್ರಿಪ್ಟ್ ಟರ್ಟಲ್ ಸ್ಕ್ರಿಪ್ಟ್ ಎನ್ನುವುದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆಭಾಷೆ ವಿವಿಧ ರೀತಿಯ ಶಬ್ದ ಮತ್ತು ಚಿಹ್ನೆಗಳನ್ನು ಒಳಗೊಂಡಿರುವ ಇದು ವಿವಿಧ ರೀತಿಯ ಉದ್ದೇಶ್ಯಗಳಿಗಾಗಿ ಉಪಯೋಗಿಸಲ್ಪಡುತ್ತದೆ
ಇದು ಟರ್ಟಲ್ ಗೆ ಏನು ಮಾಡಬೇಕೆಂಬ ಸೂಚನೆಯನ್ನು ಕೊಡುತ್ತದೆ
ಕ್ಟರ್ಟಲ್ ನ ಗ್ರಾಮರ್ ಒಎಫ್ ಟರ್ಟಲ್ಸ್ಕ್ರಿಪ್ಟ್ ನಲ್ಲಿ ಕಾಮೆಂಟ್ಸ್ ಕಮೆಂಟ್ಸ್ ಕಮಾಂಡ್ಸ್ ಕಮಾಂಡ್ಸ್ ನಂಬರ್ಸ್ ನಂಬರ್ಸ್ ಸ್ಟ್ರಿಂಗ್ಸ್ ಸ್ಟ್ರಿಂಗ್ಸ್ ವೇರಿಯೇಬಲ್ಸ್ ವೇರಿಯೇಬಲ್ಸ್ ಮತ್ತು ಬೂಲಿಯನ್ ವಾಲ್ಯೂಸ್ ಬುಲಿಯನ್ ವ್ಯಾಲ್ಯೂಸ್ ಇರುತ್ತವೆ
ಈಗ ನಾವು ನಂಬರ್ಸ್ ಅನ್ನು ಎಲ್ಲಿ ಸಂಗ್ರಹಿಸಬೇಕು ಎನ್ನುವುದನ್ನು ನೋಡೋಣ
ನಂಬರ್ಸ್ ಗಳನ್ನು ನಾವು ಮ್ಯಾಥಮ್ಯಾಟಿಕಲ್ ಆಪರೇಟರ್ಸ್ ಕಂಪ್ಯಾರಿಸನ್ ಆಪರೇಟರ್ಸ್ ಮತ್ತು ವೇರಿಯೇಬಲ್ಸ್ ಗಳಲ್ಲಿ ಸಂಗ್ರಹಿಸಿಡಬಹುದು
ಸ್ಪಷ್ಟವಾಗಿ ಕಾಣಲೆಂದು ನಾನು ಪ್ರೋಗ್ರಾಮ್ ಟೆಕ್ಸ್ಟ್ ಅನ್ನು ಝೂಮ್ ಮಾಡುತ್ತೇನೆ
ಮೊದಲು ವೇರಿಯೇಬಲ್ಸ್ ಅನ್ನು ನೋಡೋಣ
ಚಿಹ್ನೆಯೊಂದಿಗೆ ಶುರುವಾಗುವ ಶಬ್ದಗಳನ್ನು ವೇರಿಯೇಬಲ್ಸ್ ಎನ್ನುತ್ತಾರೆ
ಉದಾಹರಣೆಗೆ a
ವೇರಿಯೇಬಲ್ಸ್ ಗಳು ಪರ್ಪಲ್ ಪರ್ಪಲ್ ಬಣ್ಣದಿಂದ ಗುರುತಿಸಲ್ಪಡುತ್ತವೆ
ಇಕ್ವಾಲ್ ಟಿಒ ಈಕ್ವಲ್ ಟು ಎನ್ನುವ ಅಸೈನ್ ಮೆಂಟ್ ಅನ್ನು ಬಳಸಿಕೊಂಡು ವೇರಿಯೇಬಲ್ ಇದರ ಕಂಟೆಂಟ್ ಅನ್ನು ಕೊಡುತ್ತದೆ
ವೇರಿಯೇಬಲ್ಸ್ ನಲ್ಲಿ ನಂಬರ್ಸ್ ಅಂದರೆ a100 ಸ್ಟ್ರಿಂಗ್ಸ್ ಅಂದರೆ ahello ಅಥವಾ ಬುಲಿಯನ್ ವ್ಯಾಲ್ಯೂಸ್ ಅಂದರೆ ಟ್ರೂ ಅಥವಾ ಫಾಲ್ಸೆ
atrue
ವೇರಿಯೇಬಲ್ಸ್ ಗಳು ಪ್ರೋಗ್ರಾಂ ಮುಗಿಯುವವರೆಗೆ ಅಥವಾ ಹೊಸದನ್ನು ನಿರ್ದೇಶಿಸುವವರೆಗೆ ಕಂಟೆಂಟ್ ಅನ್ನು ರಕ್ಷಿಸುತ್ತವೆ
ಉದಾಹರಣೆಗೆ ಈ ಕೋಡ್ ಅನ್ನು ನೋಡೋಣ
ಟೈಪ್ ಮಾಡೋಣ a 2004 b 25 ಪ್ರಿಂಟ್ a b ವೇರಿಯೇಬಲ್ a ಗಾಗಿ ವೆಲ್ಯೂ 2004 ಎಂದು ನಿರ್ದೇಶಿಸಲಾಗಿದೆ
ವೇರಿಯೇಬಲ್ b ಗಾಗಿ ವೆಲ್ಯೂ 25 ಎಂದು ನಿರ್ದೇಶಿಸಲಾಗಿದೆ
ಪ್ರಿಂಟ್ ಕಮಾಂಡ್ ಕ್ಯಾನ್ವಾಸಿನ ಮೇಲೆ ಏನನ್ನೋ ಬರೆಯಲು ಟರ್ಟಲ್ ಗೆ ಆದೇಶಿಸುತ್ತದೆ
ಪ್ರಿಂಟ್ ಕಮಾಂಡ್ ನಂಬರ್ಸ್ ಗಳನ್ನು ಮತ್ತು ಸ್ಟ್ರಿಂಗ್ಸ್ ಗಳನ್ನು ಇನ್ ಪುಟ್ ನ ರೀತಿಯಲ್ಲಿ ತೆಗೆದುಕೊಳ್ಳುತ್ತದೆ
ಪ್ರಿಂಟ್ a b ಎಂಬ ಕಮಾಂಡ್ ಎರಡು ವೆಲ್ಯೂಗಳ ಸಂಕಲನ ಮಾಡಲು ಮತ್ತು ಅವುಗಳನ್ನು ಕ್ಯಾನ್ವಾಸಿನ ಮೇಲೆ ತೋರಿಸುವಂತೆ ಟರ್ಟಲ್ ಗೆ ಆದೇಶ ನೀಡುತ್ತದೆ
ಕೋಡ್ ಅನ್ನು ಸ್ಲೋ ನಿಧಾನವಾದ ವೇಗದಲ್ಲಿ ರನ್ ಮಾಡೋಣ
ವೆಲ್ಯೂ 2029 ಕ್ಯಾನ್ವಾಸಿನ ಮೇಲೆ ಕಾಣಿಸುತ್ತದೆ
ಈಗ ಮ್ಯಾಥಮ್ಯಾಟಿಕಲ್ ಆಪರೇಟರ್ಸ್ ಅನ್ನು ನೋಡೋಣ
ಮ್ಯಾಥಮ್ಯಾಟಿಕಲ್ ಆಪರೇಟರ್ಸ್ ನಲ್ಲಿ ಕೂಡಿಸುವುದು ಕಳೆಯುವುದು ಗುಣಾಕಾರ ಮತ್ತು ಭಾಗಾಕಾರ ನಾನು ಎಡಿಟರ್ ನಲ್ಲಿ ಈಗಿರುವ ಕೋಡ್ ಅನ್ನು ಅಳಿಸುತ್ತೇನೆ
ಮತ್ತು ಕ್ಯಾನ್ವಾಸನ್ನು ಸ್ವಚ್ಛಗೊಳಿಸಲು ಕ್ಲೀಯರ್ ಕಮಾಂಡ್ ಅನ್ನು ಟೈಪ್ ಮಾಡಿ ರನ್ ಮಾಡುತ್ತೇನೆ
ಈಗಾಗಲೇ ನನ್ನ ಹತ್ತಿರ ಟೆಕ್ಸ್ಟ್ ಎಡಿಟರ್ ನಲ್ಲಿ ಒಂದು ಪ್ರೋಗ್ರಾಮ್ ಇದೆ
ನಾನು ಈಗ ಕೋಡ್ ಅನ್ನು ವಿವರಿಸುತ್ತೇನೆ
ರಿಸೆಟ್ ಕಮಾಂಡ್ ಟರ್ಟಲ್ ಅನ್ನು ಡಿಫಾಲ್ಟ್ ಸ್ಥಿತಿಯಲ್ಲಿ ಸೆಟ್ ಮಾಡುತ್ತದೆ
ಕ್ಯಾನ್ವಾಸೈಜ್ 200200 ಎಂಬ ಕಮಾಂಡ್ ಕ್ಯಾನ್ವಾಸಿನ ಉದ್ದ ಮತ್ತು ಅಗಲಕ್ಕಾಗಿ 200 ಪಿಕ್ಸೆಲ್ಸ್ ಅನ್ನು ನಿರ್ಧರಿಸುತ್ತದೆ
ವೆಲ್ಯೂ 11 ವೇರಿಯೇಬಲ್ add ಗಾಗಿ ನಿರ್ದಿಷ್ಟವಾಗಿದೆ
ವೆಲ್ಯೂ 20 5 ವೇರಿಯೇಬಲ್ subtract ಗಾಗಿ ನಿರ್ದಿಷ್ಟವಾಗಿದೆ
ವೆಲ್ಯೂ 15 2 ವೇರಿಯೇಬಲ್ multiply ಗಾಗಿ ನಿರ್ದಿಷ್ಟವಾಗಿದೆ
ವೆಲ್ಯೂ 3030 ವೇರಿಯೇಬಲ್ divide ಗಾಗಿ ನಿರ್ದಿಷ್ಟವಾಗಿದೆ
ಗೋ 1010 ಎಂಬ ಕಮಾಂಡ್ ಟರ್ಟಲ್ ಗೆ ಕ್ಯಾನ್ವಾಸಿನ ಎಡಭಾಗಕ್ಕೆ 10 ಪಿಕ್ಸೆಲ್ಸ್ ಮತ್ತು ಮೇಲ್ಭಾಗಕ್ಕೆ 10 ಪಿಕ್ಸೆಲ್ಸ್ ಹೋಗುವಂತೆ ಆದೇಶಿಸುತ್ತದೆ
ಪ್ರಿಂಟ್ ಕಮಾಂಡ್ ಕ್ಯಾನ್ವಾಸಿನ ಮೇಲೆ ವೇರಿಯೇಬಲ್ ಅನ್ನು ತೋರಿಸುತ್ತದೆ
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಕೋಡ್ ಅನ್ನು ಕಾಪಿ ಮಾಡುತ್ತೇನೆ ಮತ್ತು ಅದನ್ನು ಕ್ಟರ್ಟಲ್ ಎಡಿಟರ್ ನಲ್ಲಿ ಪೇಸ್ಟ್ ಮಾಡುತ್ತೇನೆ
ದಯವಿಟ್ಟು ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಪ್ರೋಗ್ರಾಮ್ ಅನ್ನು ನಿಮ್ಮ ಕ್ಟರ್ಟಲ್ ಎಡಿಟರ್ ನಲ್ಲಿ ಟೈಪ್ ಮಾಡಿ
ಪ್ರೋಗ್ರಾಮ್ ಅನ್ನು ಟೈಪ್ ಮಾಡಿದ ಮೇಲೆ ಟ್ಯುಟೋರಿಯಲ್ ಅನ್ನು ಪುನಃ ಆರಂಭಿಸೋಣ
ಪ್ರೋಗ್ರಾಮ್ ಅನ್ನು ರನ್ ಮಾಡಲು ರನ್ ಬಟನ್ ಅನ್ನು ಒತ್ತೋಣ
ನಡೆಯುತ್ತಿರುವ ಕಮಾಂಡ್ ಎಡಿಟರ್ ನಲ್ಲಿ ಗುರುತಿಸ್ಪಟ್ಟಿದೆ
ಟರ್ಟಲ್ ಎನ್ನುವುದು ಕ್ಯಾನ್ವಾಸಿನ ಮೇಲೆ ನಿರ್ದಿಷ್ಟವಾದ ಸ್ಥಿತಿಯಲ್ಲಿ ವೆಲ್ಯೂಸ್ ಅನ್ನು ತೋರಿಸುತ್ತದೆ
ಕಂಪ್ಯಾರಿಸನ್ ಆಪರೇಟರ್ ಕಂಪ್ಯಾರಿಸನ್ ಆಪರೇಟರ್ ಅನ್ನು ಬಳಸಲು ಒಂದು ಸರಳವಾದ ಉದಾಹರಣೆಯನ್ನು ಕುರಿತು ಚರ್ಚಿಸೋಣ
ನಾನು ಎಡಿಟರ್ ನಲ್ಲಿ ಈಗಿರುವ ಕೋಡ್ ಅನ್ನು ಅಳಿಸುತ್ತೇನೆ
ಮತ್ತು ಕ್ಯಾನ್ವಾಸನ್ನು ಸ್ವಚ್ಛಗೊಳಿಸಲು ಕ್ಲೀಯರ್ ಕಮಾಂಡ್ ಅನ್ನು ಟೈಪ್ ಮಾಡಿ ರನ್ ಮಾಡುತ್ತೇನೆ
ಸ್ಪಷ್ಟವಾಗಿ ಕಾಣುವುದಕ್ಕಾಗಿ ನಾನು ಪ್ರೋಗ್ರಾಮ್ ಟೆಕ್ಸ್ಟ್ ಅನ್ನು ಝೂಮ್ ಮಾಡುತ್ತೇನೆ
ಟೈಪ್ ಮಾಡೋಣ
answer 10 3 ಪ್ರಿಂಟ್ answer ಇಲ್ಲಿ ಗ್ರೀಟರ್ ಥಾನ್ ಗ್ರೇಟರ್ ದೆನ್ ಆಪರೇಟರ್ ನ ಜೊತೆಗೆ 10 ಅನ್ನು 3 ರೊಂದಿಗೆ ಹೋಲಿಸಿದೆ
ಈ ಹೋಲಿಕೆಯ ಪರಿಣಾಮವಾಗಿ ಬೂಲಿಯನ್ ವ್ಯಾಲ್ಯೂ ಟ್ರೂ ನಲ್ಲಿ ಸಂಗ್ರಹವಾಗುತ್ತದೆ
ವೇರಿಯೇಬಲ್ answer ಮತ್ತು ವೆಲ್ಯೂ ಟ್ರೂ ಕ್ಯಾನ್ವಾಸಿನ ಮೇಲೆ ಕಾಣಿಸುತ್ತದೆ
ಈಗ ಕೋಡ್ ಅನ್ನು ರನ್ ಮಾಡೋಣ
ಟರ್ಟಲ್ ಎನ್ನುವುದು ಕ್ಯಾನ್ವಾಸಿನ ಮೇಲೆ ಬೂಲಿಯನ್ ವ್ಯಾಲ್ಯೂ ಟ್ರೂ ಅನ್ನು ತೋರಿಸುತ್ತದೆ
ಈಗ ಈ ಅಪ್ಲಿಕೇಶನ್ ನಲ್ಲಿ ಸ್ಟ್ರಿಂಗ್ಸ್ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ನೋಡೋಣ
ವೇರಿಯೇಬಲ್ಸ್ ನಲ್ಲಿ ನಂಬರ್ಸ್ ಗಳಂತೆಯೇ ಸ್ಟ್ರಿಂಗ್ಸ್ ಗಳನ್ನೂ ಇಡಬಹುದು
ಮ್ಯಾಥಮ್ಯಾಟಿಕಲ್ ಅಥವಾ ಕಂಪ್ಯಾರಿಸನ್ ಆಪರೇಟರ್ಸ್ ನಲ್ಲಿ ಸ್ಟ್ರಿಂಗ್ಸ್ ಅನ್ನು ಉಪಯೋಗಿಸಲಾಗುವುದಿಲ್ಲ
ಸ್ಟ್ರಿಂಗ್ಸ್ ಗಳು ಕೆಂಪು ಬಣ್ಣದಿಂದ ಗುರುತಿಸಲ್ಪಡುತ್ತವೆ
ಕ್ಟರ್ಟಲ್ ಎನ್ನುವುದು ಸ್ಟ್ರಿಂಗ್ ನ ರೀತಿಯಲ್ಲಿ ಎರಡು ಉದ್ಧರಣ ಚಿಹ್ನೆಯಲ್ಲಿರುವ ಒಂದು ಲೈನ್ ಅನ್ನು ಗುರುತಿಸುತ್ತದೆ
ನಾನು ಎಡಿಟರ್ ನಲ್ಲಿ ಈಗಿರುವ ಕೋಡ್ ಅನ್ನು ಅಳಿಸುತ್ತೇನೆ
ಮತ್ತು ಕ್ಯಾನ್ವಾಸನ್ನು ಸ್ವಚ್ಛಗೊಳಿಸಲು ಕ್ಲೀಯರ್ ಕಮಾಂಡ್ ಅನ್ನು ಟೈಪ್ ಮಾಡಿ ರನ್ ಮಾಡುತ್ತೇನೆ
ಈಗ ನಾನು ಬೂಲಿಯನ್ ವೆಲ್ಯೂಸ್ ನ ಬಗ್ಗೆ ವಿವರಿಸುತ್ತೇನೆ
ಅಲ್ಲಿ ಟ್ರೂ ಮತ್ತು ಫಾಲ್ಸೆ ಎಂಬ ಎರಡು ಬೂಲಿಯನ್ ವೆಲ್ಯೂಸ್ ಗಳು ಮಾತ್ರ ಇವೆ
ಉದಾಹರಣೆಗೆ ಕೋಡ್ ಅನ್ನು ಟೈಪ್ ಮಾಡೋಣ
answer 75 ಪ್ರಿಂಟ್ answer ಬೂಲಿಯನ್ ವ್ಯಾಲ್ಯೂ ಫಾಲ್ಸೆ ಅನ್ನು answer ವೇರಿಯೇಬಲ್ ಗಾಗಿ ನಿರ್ದೇಶಿಸಲಾಗಿದೆ
ಏಕೆಂದರೆ 7 5 ಕ್ಕಿಂತ ದೊಡ್ಡದು
ಈಗ ಕೋಡ್ ಅನ್ನು ರನ್ ಮಾಡೋಣ
ಟರ್ಟಲ್ ಎನ್ನುವುದು ಕ್ಯಾನ್ವಾಸಿನ ಮೇಲೆ ಬೂಲಿಯನ್ ವೆಲ್ಯೂ ಫಾಲ್ಸೆ ಎಂದು ತೋರಿಸುತ್ತದೆ
ಈಗ ನಾವು if ಎಲ್ಸೆ ನಿಬಂಧನೆಯ ಬಗ್ಗೆ ಕಲಿಯೋಣ
ಬೂಲಿಯನ್ ವೆಲ್ಯೂ ಟ್ರೂ ಎಂದು ಮೂಲ್ಯಾಂಕನವನ್ನು ಮಾಡಿದರೆ ಮಾತ್ರ ಐಎಫ್ ಕಂಡೀಶನ್ ಉಂಟಾಗುತ್ತದೆ
ಐಎಫ್ ಕಂಡೀಶನ್ ಫಾಲ್ಸೆ ಆಗಿದ್ದಾಗ ಮಾತ್ರ ಎಲ್ಸೆ ಕಂಡೀಶನ್ ಉಂಟಾಗುತ್ತದೆ
ನಾನು ಎಡಿಟರ್ ನಲ್ಲಿ ಈಗಿರುವ ಕೋಡ್ ಅನ್ನು ಅಳಿಸುತ್ತೇನೆ
ಮತ್ತು ಕ್ಯಾನ್ವಾಸನ್ನು ಸ್ವಚ್ಛಗೊಳಿಸಲು ಕ್ಲೀಯರ್ ಕಮಾಂಡ್ ಅನ್ನು ಟೈಪ್ ಮಾಡಿ ರನ್ ಮಾಡುತ್ತೇನೆ
ಈಗಾಗಲೇ ನನ್ನ ಹತ್ತಿರ ಟೆಕ್ಸ್ಟ್ ಫೈಲ್ ನಲ್ಲಿ ಒಂದು ಕೋಡ್ ಇದೆ
ಈ ಕೋಡ್ 4 5 ಮತ್ತು 6 ಸಂಖ್ಯೆಗಳನ್ನು ಹೋಲಿಸುತ್ತದೆ
ಮತ್ತು ಅದರ ಫಲಿತಾಂಶವನ್ನು ಕ್ಯಾನ್ವಾಸಿನ ಮೇಲೆ ಕ್ರಮವಾಗಿ ತೋರಿಸುತ್ತದೆ
ನಾನು ಟೆಕ್ಸ್ಟ್ ಎಡಿಟರ್ ನಿಂದ ಕೋಡ್ ಅನ್ನು ಕಾಪಿ ಮಾಡಿ ಅದನ್ನು ಕ್ಟರ್ಟಲ್ ಎಡಿಟರ್ ನಲ್ಲಿ ಪೇಸ್ಟ್ ಮಾಡುತ್ತೇನೆ
ದಯವಿಟ್ಟು ಇಲ್ಲಿ ಟ್ಯುಟೋರಿಯಲ್ ಅನ್ನು ನಿಲ್ಲಿಸಿ ಮತ್ತು ಪ್ರೋಗ್ರಾಮ್ ಅನ್ನು ನಿಮ್ಮ ಕ್ಟರ್ಟಲ್ ಎಡಿಟರ್ ನಲ್ಲಿ ಟೈಪ್ ಮಾಡಿ
ಪ್ರೋಗ್ರಾಮ್ ಅನ್ನು ಟೈಪ್ ಮಾಡಿದ ಮೇಲೆ ಟ್ಯುಟೋರಿಯಲ್ ಅನ್ನು ಪುನಃ ಆರಂಭಿಸೋಣ
ಈಗ ಕೋಡ್ ಅನ್ನು ರನ್ ಮಾಡೋಣ
ಟರ್ಟಲ್ ಎನ್ನುವುದು 4 ಮತ್ತು 5 ವೆಲ್ಯೂಗಳನ್ನು ಹೋಲಿಸಿದೆ
ಮತ್ತು 6 ಕ್ಕಿಂತ 4 ಚಿಕ್ಕದು ಎಂಬ ಪರಿಣಾಮವನ್ನು ಕ್ಯಾನ್ವಾಸಿನ ಮೇಲೆ ತೋರಿಸುತ್ತದೆ
ಇದರೊಂದಿಗೆ ಈಗ ನಾವು ಈ ಟ್ಯುಟೋರಿಯಲ್ ನ ಕೊನೆಯ ಹಂತಕ್ಕೆ ಬಂದಿದ್ದೇವೆ
ಸಂಕ್ಷೇಪವಾಗಿ ಈ ಟ್ಯುಟೋರಿಯಲ್ ನಲ್ಲಿ ನಾವು ಟರ್ಟಲ್ ಸ್ಕ್ರಿಪ್ಟ್ ಟರ್ಟಲ್ ಸ್ಕ್ರಿಪ್ಟ್ ನ ವ್ಯಾಕರಣ ಮತ್ತು if ಎಲ್ಸೆ ಕಂಡೀಶನ್ ಅನ್ನು ಕಲಿತಿದ್ದೇವೆ
ಈಗ ನಾವು ಅಸೈನ್ ಮೆಂಟ್ ಭಾಗಕ್ಕೆ ಬರೋಣ
ಒಂದು ಸಮೀಕರಣವನ್ನು ಐಎಫ್ ಎಲ್ಸೆ ಕಂಡೀಶನ್ ಮ್ಯಾಥಮ್ಯಾಟಿಕಲ್ ಹಾಗೂ ಕಂಪ್ಯಾರಿಸನ್ ಆಪರೇಟರ್ಸ್ ಬಳಸಿ ಬಿಡಿಸುವುದು
ಪ್ರಿಂಟ್ ಮತ್ತು ಗೋ ಕಮಾಂಡ್ ಗಳನ್ನು ಬಳಸಿ ಪರಿಣಾಮವನ್ನು ತೋರಿಸುವುದು
ಈ ಅಸೈನ್ ಮೆಂಟ್ ಅನ್ನು ಪೂರ್ಣಗೊಳಿಸಲು ಯಾವುದಾದರೂ ನಾಲ್ಕು ರೆಂಡಮ್ ನಂಬರ್ಸ್ ಗಳನ್ನು ಆರಿಸಿಕೊಳ್ಳಿ
ರೆಂಡಮ್ ಸಂಖ್ಯೆಗಳ ಎರಡು ಸೆಟ್ ಅನ್ನು ಗುಣಾಕಾರ ಮಾಡಿ
ಕಂಪ್ಯಾರಿಸನ್ ಆಪರೇಟರ್ಸ್ ಅನ್ನು ಬಳಸಿ ಫಲಿತಾಂಶವನ್ನು ಹೋಲಿಸಿ
ಎರಡೂ ಫಲಿತಾಂಶಗಳನ್ನು ತೋರಿಸಿ
ಕ್ಯಾನ್ವಾಸಿನ ಮಧ್ಯಭಾಗದಲ್ಲಿ ಕೇಂದ್ರಭಾಗದಲ್ಲಿ ಹೆಚ್ಚಿನ ಫಲಿತಾಂಶವನ್ನು ತೋರಿಸಿ
ನೀವು ನಿಮಗೆ ಇಷ್ಟವಾದ ಯಾವ ಈಕ್ವೆಷನ್ಸಮೀಕರಣ ಆದರೂ ಆರಿಸಿಕೊಳ್ಳಬಹುದು
ಈ URLನಲ್ಲಿ ಸಿಗುವ ವಿಡಿಯೋ ಅನ್ನು ನೋಡಿ
httpspoken tutorialorgWhat ಇಸ್ a ಸ್ಪೋಕನ್ ಟ್ಯೂಟೋರಿಯಲ್ ಇದು ಸ್ಪೋಕನ್ ಟ್ಯುಟೋರಿಯಲ್ ಪ್ರೊಜೆಕ್ಟ್ ನ ಸಾರಾಂಶವನ್ನು ತಿಳಿಸುತ್ತದೆ
ಒಂದು ವೇಳೆ ನಿಮ್ಮಲ್ಲಿ ಒಳ್ಳೆಯ ಬ್ಯಾಂಡ್ ವಿಡ್ತ್ ಇಲ್ಲದಿದ್ದಲ್ಲಿ ನೀವು ಡೌನ್ ಲೋಡ್ ಮಾಡಿ ನೋಡಬಹುದು
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್160 ಸ್ಪೋಕನ್ ಟ್ಯುಟೋರಿಯಲ್ ಗಳನ್ನು ಉಪಯೋಗಿಸಿ ಕಾರ್ಯಾಗಾರಗಳನ್ನು ನಡೆಸುತ್ತದೆ
ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರಿಗೆ ಪ್ರಮಾಣಪತ್ರ ಕೊಡುತ್ತದೆ
ಹೆಚ್ಚಿನ ವಿವರಣೆಗಾಗಿ contactspoken tutorialorg ಗೆ ಬರೆಯಿರಿ
ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗ
ಇದು ಭಾರತ ಸರ್ಕಾರದ MHRDಯ ICTಮಾಧ್ಯಮದ ಮೂಲಕ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ನಿಂದ ಸಮರ್ಥಿತವಾಗಿದೆ
ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಈ ಲಿಂಕ್ ನಲ್ಲಿ ಸಿಗುತ್ತದೆ httpspoken tutorialorgNMEICT Intro ಈ ಸ್ಕ್ರಿಪ್ಟ್ ಅನುವಾದಕಿ ಬೆಂಗಳೂರಿನಿಂದ ನಾಗರತ್ನಾ ಹೆಗಡೆ ಹಾಗೂ ಇದರ ಪ್ರವಾಚಕ ಐ ಐ ಟಿ ಬಾಂಬೆ ಯಿಂದ ವಾಸುದೇವ
ಧನ್ಯವಾದಗಳು